ಒಂದು ಅಂಬೇಡ್ಕರ್ ಪ್ರತಿಮೆ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡೋಕು ಚೆನ್ನಾಗ್ ಕಾಣಿಸತೈತೆ ನೈಟ್ ಟೈಮ್ ನೋಡೋಕ್ ಹೋದ್ರೆ ಲೈಟ್ ಎಲ್ಲಾ ಹಾಕಿ ಅದನ್ನ ಡೆಕೋರೇಷನ್ ಮಾಡಿ ಡಿಸೈನ್ ಮಾಡಿದ್ದಾರೆ.

ಇದು ಒಂದು ಫಾಸ್ಟ್ ಫುಡ್ಡು ಅಂದ್ರೆ ಒಂದ್ ಕಡೆ ಕ್ಯಾಂಟೀನ್ಸ್ ಅಂತ ಕೂಡ ಹೇಳಬಹುದು ಫಾಸ್ಟ್ ಫುಡ್ ಬೆಳ್ ಬೆಳಗ್ಗೆನೆ ತಿಂಡಿ ಮಾಡಲಿಕ್ಕೆ ಕೆಲವರು ಮನೆಯಲ್ಲಿ ಆಗಿರಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ ಅವರೆಲ್ಲ ಹೋಗಿ ತಿನ್ಕೊಂತಾರೆ ಅವರಿಂದ ಅವರಿಗೆ ಬೆನಿಫಿಟ್ ಇದೆ.

ಷೋರೂಮ್ ಅಂಗಡಿ ಅಂತಾನೆ ಹೇಳಬಹುದು ಇದು ಬಟ್ಟೆ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂದ್ರೆ ನೋಡೋಕೆ ಒಳ್ಳೆ ಸಕ್ಕತ್ತಾಗಿ ಕಾಣತಾಯಿದೆ ಪಂಚೆ ಶರ್ಟ್ ಪ್ಯಾಂಟ್ ಒಂದ್ಕಡೆ ಹ್ಯಾಂಗರ್ ಅಲ್ಲಿ ಹಾಕಿದ್ದಾರೆ ನಾವು ಹೋಗಿ ತೊಗೊಣಕು ತುಂಬಾ ಚೆನ್ನಾಗಿದೆ ಬಾಯ್ಸ್ ಗಂತೂ ಸೂಪರ್ ಆಗಿ ಕಾನ್ತಾರೇ ನೋಡಕೆ ಕರ್ಕೊಂಡ್.

ಇದು ಯಮಹಾ ಅಂತ ಬೈಕ್ ಶೋರೂಮ್ ಇಲ್ಲಿ ಬೈಕ್ ತೊಗೋಳಕ್ಕೆ ಹೆಲ್ಪ್ ಆಗುತ್ತೆ ಬೈಕ್ ತಗೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕೆ ತುಂಬಾ ಹೆಲ್ಪ್ ಆಗುತ್ತೆ ಜನರಿಗಂತು ತುಂಬಾನೆ ಹೆಲ್ಪ್ ಆಗುತ್ತೆ.

ಪೇಷಂಟ್ ಅನ್ನು ಒಂದು ಕಡೆಯಿಂದ ಕರ್ಕೊಂಡು ಜನಗಳು ಯಲರನ್ನು ಕುಳಿತುಕೊಳ್ಳಲು ತುಂಬ ಉಸ್ಸುಫುಲ್ ಆಗುತೆ ಚೆನ್ನಾಗಿದೆ ದುಡ್ಡು ಕೊಟ್ಟು ತಗೋಬಹುದು.

ಒಂದಷ್ಟು ಕ್ರಿಸ್ಪಿ ಆಗಿರುತ್ತೆತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ನಿಮ್ಗೆ ಏನ್ ಬೇಕು ಎಲ್ಲಾ ಸಿಗುತ್ತೆ ಸಕ್ಕತ್ತಾಗಿದೆ ಮಾತ್ರ ನೋಡೋದಕ್ಕೆ ಪಾನಿಪುರಿ ಬೇಲ್ ಪುರಿ ಎಲ್ಲ ಸಿಗುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ.

ವೆರೈಟೀ ಡಿಷ್ ಸಿಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾನೆ ಕ್ರೇಪಿ ಆಗಿರುತ್ತೆ ಬಿಸಿ ಬೀಸಿ ಇರುತ್ತೆ ಅಮೌಂಟ್ ಕೊಟ್ಟು ಬಿಟ್ಟು ಫ್ರೆಂಡ್ ಜೊತೆ ಪಾರ್ಟಿ ಮಾಡೋದಿಕ್ಕೆ ತಿನ್ನೋದಿಕ್ಕೆ ಎಲ್ಲ ಚನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೂಪರ್ ಹಾಗೆ.